ಈ ಚಿತ್ರದಲ್ಲಿ ಆಕಾಶ ಬಿಳಿ ಮತ್ತು ನೀಲಿ ಬಣ್ಣದಾಗಿ ಕಾಣುತ ಇದೆ.

ಇಲ್ಲಿ ಒಂದು ದೊಡ್ಡ ಮಸೀದಿ ಇದೆ ಆ ಮಸೀದಿ ಮೇಲೆ ಒಂದು ಧ್ವಜ ಕೂಡ ಇದೆ ಅದು --

ಮತ್ತು ಎರಡು ಕುರ್ಚಿಗಳು ಕೂಡ ಇದೆ ಇದು ಕುರ್ಚಿ ಕಾಪು ಬಣ್ಣದಾಗಿದೆ.

ಅದರ ಮೇಲೆ ಒಂದು ಬೋರ್ಡ್ ಇದೆ ಅದರ ಮೇಲೆ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ --

ಒಂತರ ಹಂಚು ಕೂಡ ಕಾಣುತ ಇದೆ--

ಬಿಳಿ ಬಣ್ಣ ದಾಗಿದೆ ಮತ್ತು ಕೇಸರಿ ಬಣ್ಣ ಕೂಡ ಕಾಣುತ ಇದೆ ಇಲ್ಲಿ ಮರಗಳು ಕೂಡ ಕಾಣುತ ಇವೆ.

ಇಲ್ಲಿ ಚಿಕ್ಕ ಮಕ್ಕಳ ಬಟ್ಟೆ ಇದೆ ಇಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು --

ಮೀನುಗಳು ಕಾಣಿಸುತ ಇವೆ ಇಲ್ಲಿ ಹಳದಿ ಬಣ್ಣದ ಟಬ್ಬಿನಲ್ಲಿ ಬಂಗಡೆ ಮೀನನ್ನು ಇಟ್ಟಿದ್ದಾರೆ --

ಈ ಚಿತ್ರದಲ್ಲಿ ತುಂಬ ತರಹದ ಕಟ್ಟಗಳು ಕಾಣುತ ಇದೆ --

ಈ ಚಿತ್ರದಲ್ಲಿ ತುಂಬ ತರಹದ ತರಕಾರಿಗಳಿವೆ ಇಲ್ಲಿ ಟೊಮಾಟೊ ಹಣ್ಣು ಇದೆ --

ಇಲ್ಲಿ ಟೊಮಾಟೊ ಹಣ್ಣು ಕೆಂಪು ಬಣ್ಣವಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ದು ಕಟ್ಟಡವನ್ನು ಕಾಣುತ ಇದೆ ಅದರ ಹಿಂದೆ --

ಎಳೆ ನೀರಿನ ಮರಗಳು ಕೂಡ ಇವೆ. --

ಬಿಳಿಯ ಧ್ವಜ ನೀಲಿ ಧ್ವಜ ಕಾಣುತ ಇದೆ --

ಈ ಚಿತ್ರದಲ್ಲಿ ಒಂದು ಚಿಕ್ಕ ಕಟ್ಟಡವಿದೆ --

ಆ ಕಟ್ಟಡ ಮುಂದೆ ಚಿಕ್ಕ ಚಿಕ್ಕ ಗಿಡಗಳು ಹಾಕಿದ್ದಾರೆ --

ಇದರ ಮೇಲೆ ಅಜಂತಾ ಡೈರಿ ಅಂತ ಬರೆದಿದ್ದಾರೆ.

ಇಲ್ಲಿ ತುಂಬ ಪುರುಷರು ಮತ್ತು ಹುಡುಗರು ನಿಂತಿದ್ದಾರೆ --

ಈ ಚಿತ್ರದಲ್ಲಿ ನೋಡುವುದಾದರೆ ಇಲ್ಲಿ ಬಂಗಾಢವನ್ನು ಹಾಕಿದ್ದಾರೆ --

ಬಂಗಡದ ಮೇಲೆ ಎಲೆ ನೀರಿನ ಬಾವ ಚಿತ್ರ ಕೂಡ ಇವೆ --

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ಬೇಕರಿ ಇದೆ --

ಇಲ್ಲಿ ಓಂ ಚಿನ್ನೇ ಹಾಕಿದ್ದಾರೆ --

ಮತ್ತೆ ಒಬ್ಬ ಮಹಿಳೆ ಕೂಡ ನಿಂತಿದ್ದಾಳ್ಲ್ --

ಆಕಾಶ ಬಿಳಿಯದಾಗಿದೆ ಒಂದು ದೊಡ್ಡ ಮರವಿದೆ --

ಒಂದು ಮರದ ಮತ್ತಿ ಒಬ್ಬ ಅಹ್ ಹುಡುಗ--

ಈ ಚಿತ್ರವನ್ನು ನೋಡುವುದಾದರೆ ಇದೊಂದು ಬ್ಯೂಟಿ ಫರ್ಲೊರ್ --

ವಿಮಾನ ನಿಂತಿದೆ ಅದು ಬಿಳಿ ಮತ್ತು ಕೆಂಪು ಬಣ್ಣದಲ್ಲಿದೆ --

ಇಲ್ಲಿ ಒಂದು ಗಾಡಿ ಕೂಡ ನಿಂತಿದೆ ಅದು ಕೆಂಪು ಮತ್ತು ಕಪ್ಪು ಬಣ್ಣದಾಗಿದೆ.

ಒಳಗೆ ಎಂಟ್ರನ್ಸ್ ಅಂತ ಬರೆದಿದೆ.

ಇಲ್ಲಿ ಮರಗಳು ಕೂಡ ಕಾಣಿಸುತ ಇದೆ ಒಬ್ಬ ಪುರುಷ --